ಮತ್ತು ಅಲ್ಲಿರುವ ಎರಡು ಮುಖ್ಯಸ್ಥಂಭಕ್ಕೆ ಹಲ ಹೂಗಳಿಂದ ಅಲಂಕೃತಗೊಂಡಿರುತ್ತದೆ. ಇದೊಂದು ಪೂಜೆಯ ಸಮಾರಂಭವಾಗಿರುವುದು ಎಂದು ಈ ಚಿತ್ರೀಕರಣವು ಹೇಳಬಹುದು.

ಮತ್ತು ಅನೇಕ ಸಾಧಕರನ್ನು ಇಲ್ಲಿ ಕಾಣಬಹುದು ಅಲ್ಲಿ ನೋಟಿಸ್ ಬೋರ್ಡನ್ನು ಅಲ್ಲಿರುವ ಕೆಲವು ವಿದ್ಯಾರ್ಥಿಗಳು ಮಾಡಿರುವಂತಹ ಕಲಾತ್ಮಕ ರೂಪದಲ್ಲಿರುವ ನೋಟಿಸ್ ಬೋರ್ಡ್ಗೆ ಇರುತ್ತದೆ.

ಮತ್ತು ಅಲ್ಲಲ್ಲಿ ಇರುವ ಬಂಡೆಗಳನ್ನು ಸಹ ನೋಡಬಹುದು ಆ ಬಂಡೆಯ ಪಕ್ಕದಲ್ಲೇ ಇರುವ ಒಂದು ಗಿಡದ ಮೇಲೆ ಕುಳಿತಿರುವ ಪಕ್ಷಿಯನ್ನು ನೀವು ನೋಡಬಹುದು.

ಚಿತ್ರೀಕರಣವು ರಸ್ತೆಯ ಪಕ್ಕದಲ್ಲಿರುವ ಅಂಗಡಿ ಮಾಳಿಕೆಗಳು ಹಾಗು ಮೇಲಿರೋ ವಾಸಿಸುವ ಸ್ಥಳದ ಅಪಾರ್ಟ್ಮೆಂಟ್ಗಳು ಹಾಗೆ ಈ ಚಿತ್ರೀಕರಣದಲ್ಲಿ ಕಾಣಿಸುತ್ತಿದೆ.

ಹಾಗು ಮುಂಬಾಗದಲ್ಲಿ ನಿಲಿಸಿರುವ ಇನ್ನೊಂದು ಬೈಕ್ ಅನ್ನು ನೀವಿಲ್ಲಿ ನೋಡಬಹುದು ಸುತ್ತಲೂ ಇರುವ ಗಿಡ ಮರಗಳು ನಿಮಗಿಲ್ಲಿ ಕಾಣುತ್ತ ಕಾಣುತ್ತವೆ.

ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಹಸಿರು ಗಿಡಗಳು ಮರಗಳನ್ನು ಇಲ್ಲಿ ಕಾಣಬಹದೂ ಮತ್ತು ವಿಸ್ತಾರವಾಧ ನೀಲಿ ಅಕ್ಷವು ಇಲ್ಲಿ ಇವೆ.

ಈ ಚಿತ್ರೀಕರಣವು ಒಂದು ಸಣ್ಣ ಅಂಗಡಿಯಾಗಿದ್ದು ಈ ಅಂಗಡಿ ಅಲ್ಲಿ ದೊರಕುವ ಎಲ್ಲ ತರಹದ ಕೂಲ್ ಡ್ರಿಂಕ್ಸ್ಗಳು ಹಾಗು ಇನ್ಸ್ಟಂಟ್ ಫುಡ್ ಡ್ರಿಂಕ್ಸ್ ಸಿಗುತ್ತದೆ.

ಮತ್ತು ತರಾ ತರಹದ ಚಿಪ್ಸ್ ಗಳು ಇದೆ ಎಂದು ಈ ಚಿತ್ರೀಕರಣ ಹೇಳು --